ಇಲ್ಲಿ ಒಂದು ಮಜ್ಜಿದ್ ಇದೆ ಮಜ್ಜಿದ ಮಜ್ಜಿದ್ ಹೊರಗಡೆ ಒಂದು ಗೇಟ್ ಕೂಡ ಇದೆ.

ಮಜ್ಜಿದ ಹೊರಗಡೆ ಬಲೂನ್ಸ್ ಹಚ್ಚಿ ಡೆಕೋರೇಷನ್ ಕೂಡ--

ಹೊಲಯ ಸುತ್ತಮುತ್ತ ಬಹಳಷ್ಟು ದೊಡ್ಡ ದೊಡ್ಡ ಗಿಡ ಮರದ ಗಳಿವೆ.

ರೋಡ್ ಇನ ಸುತ್ತಮುತ್ತ ಬಹಳಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿವೆ.

ಒಂದು ಪಂಕ್ಷನ್ ವನ್ನು ನಡಿತಾ ಇದೆ.

ಟೇಬಲ್ ಮೇಲೆ ಕೂಡಾ ಬಟ್ಟೆ ಇಕ್ಕಿದಾರೆ.

ನೀರಿನ ಒಳಗಡೆ ಬಹಳಷ್ಟು ಮನುಷ್ಯರು ಆಟವನ್ನು ಅಡ್ಲಾತಿದ್ದಾರೆ.

ರೆಸ್ಟೋರೆಂಟ್ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಲೈಟ್ ಹಚ್ಚಿದ್ದಾರೆ.

ಮತ್ತು ಇಲ್ಲಿ ಕುಡ್ಲಕ್ಕೆ ಸೋಫಾ ಕೂಡ ಇದೆ.

ಹೋಟೆಲ್ ನ ಮುಂಭಾಗದಲ್ಲಿ ಒಂದು ಬಹಳಷ್ಟು ದೊಡ್ಡ ರೋಡ್ ಇದೆ.

ಶಾಲೆ ಮುಂಭಾಗದಲ್ಲಿ ಬಹಳಷ್ಟು ಮಕ್ಕಳನ್ನು ಓಡಾಡ್ಲತ್ತಿದ್ದಾರೆ.

ಗ್ರೌಂಡಿನ ಒಳಗಡೆ ಬಹಳಷ್ಟು ದೊಡ್ಡ ದೊಡ್ಡ ಗಿಡ ಮರಗಳಿವೆ.

ಹಾಗು ಇಲ್ಲಿ ಬಹಳಷ್ಟು ಹೂವ ಹಚ್ಚಿ ಡೆಕೋರೇಷನ್ ವನ್ನು ಮಾಡಿದ್ದಾರೆ.

ಇಲ್ಲಿ ಬಹಳಷ್ಟು ಸುಂದರವಾದ ಡೆಕೋರೇಷನ್ ವನ್ನು ಮಾಡಿದ್ದಾರೆ.

ಮತ್ ಇಲ್ಲಿ ಟೇಬಲ್ ನ ಮೇಲೆ ನೀರಿನ ಬಾಟಲ್ ಕೂಡ ಇಕ್ಕಿದ್ದಾರೆ.

ಇಲ್ಲಿ ಒಬ್ಬ ಮನುಷ್ಯನು ಅ ಒಂದು ಆ ಸೆಲ್ಫಿ ಅನ್ನು--

ಮಾಲ್ ನ ಒಳಗಡೆ ಫರ್ನಿಚರ್ ಮಾಡಿಂದ ರ್ಯಾಕ್ ಗಳಿವೆ.

ಅಂಗಡಿ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಸಾಮಾಗ್ರಿಗಳನ್ನ ಹಚ್ಚಿದ್ದಾರೆ.

ಅಂಗಡಿಯ ಮುಂಭಾಗದಲ್ಲಿ ಬಹಳಷ್ಟು ಮನುಷ್ಯರು ಓಡಾಡ್ಲತಿದಾವೆ.

ಅಂಗಡಿಯ ಒಳಗಡೆ ಬಹಳಷ್ಟು ಕಾಂಚಿನ ರ್ಯಾಕ್ ಗಳಿವೆ.

ಬ್ಯಾಂಕಿನ ಹೆಸರು ಬ್ಯಾಂಕ್ ಆಫ್ ಬಡೋದ ಅಂತ್ ಇಲ್ಲಿ ಒಂದು ಬ್ಯಾನರ್ ಕೂಡ ಹಚ್ಚಿದ್ದಾರೆ.

ಬ್ಯಾಂಕಿನ ಮುಂಭಾಗದಲ್ಲಿ ಬಹಳಷ್ಟು ಗಾಡಿವನ್ನು ನಿಂತಿದೆ.

ಮತ್ತು ಇಲ್ಲಿ ಒಬ್ಬ ನಿಂತಿ ಫೋಟೋ ವನ್ನು ಎಳೆಸ್ಕೋತ್ತಿದ್ದಾನೆ.

ಅಂಗಡಿಯ ಹೆಸರು ಸ್ವರಾಜ್ ಮಾಡಲ್ ಆಟೋಗ್ರಾಫ್ ಆಟೋಮೊಬೈಲ್ ಅಂತ ಇಲ್ಲಿ ಒಂದು ಬ್ಯಾನರ್ ಕೂಡ ಹಚ್ಚಿದ್ದಾರೆ.

ಅಂಗಡಿಯ ಮುಂಭಾಗದಲ್ಲಿ ಬಹಳಷ್ಟು ವಿವಿಧ ಪ್ರಕಾರದ ಬ್ಯಾನರ್ ಗಳನ್ನು ಹಚ್ಚಿದ್ದಾರೆ.

ಒಂದು ಬಹಳಷ್ಟು ದೊಡ್ಡ ಎಡ ಫ್ಲೋರಿನ ಸ್ಕೂಲ್ ಇದೆ.

ಸ್ಕೂಲಿನ ಮುಂಭಾಗದಲ್ಲಿ ಬಹಳಷ್ಟು ಗಿಡ ಮರಗಳಿವೆ.

ಇಲ್ಲಿ ಒಂದು ಆಟೊಮೊಬೈಲ್ ಅಂಗಡಿ ಇದೆ.

ಮತ್ತು ಅಂಗಡೀಯ ಒಳಗಡೆ ಬಹಳಷ್ಟು ಚೀಲ ಕೂಡ ಇಕ್ಕಿದ್ದಾರೆ.

ಇಲ್ಲಿ ಒಂದು ಸಾರ್ವಜನಿಕ ಸ್ಥಳ ಇದೆ.

ಮತ್ತು ಇಲ್ಲಿ ಹೊರಗಡೆ ಬಹಳಷ್ಟು ಮನುಷ್ಯರು ನಿಂತಿದ್ದಾರೆ.

ಹಾಗು ಇಲ್ಲಿ ಒಂದು ಟೇಬಲ್ ಇದೆ.

ಮತ್ತು ಇಲ್ಲಿ ಬಹಳಷ್ಟು ಮನುಷ್ಯರು ಕುಂತಿದ್ದಾರೆ.

ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಹಳಷ್ಟು ನೀರುವನ್ನು ನಿಂತಿದೆ.

ಪೆಟ್ರೋಲ್ ಪಂಪಿನ ಹೆಸರು ಭಾರತ್ ಪೆಟ್ರೋಲಿಯಂ ಅಂತ ಇಲ್ಲಿ ಒಂದು ಬ್ಯಾನರ್ ಕೂಡ ಹಚ್ಚಿದ್ದಾರೆ.

ಪೆಟ್ರೋಲ್ ಪಂಪ್ ಒಳಗಡೆ ಬಹಳಷ್ಟು ಗಾಡಿಗಳು ನಿಂತಿವೆ.

ಮತ್ತು ಇಲ್ಲಿ ಸುತ್ತಮುತ್ತ ಬಹಳಷ್ಟು ಗಿಡ ಮರಗಳಿವೆ.

ಬೇಕರಿಯ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ತಿಂಡಿ ವಸ್ತುಗಳನ್ನು ಇಕ್ಕಿದ್ದಾರೆ.

ನಿಂತಿದೆ ಮತ್ತು ಇಲ್ಲಿ ಬಹಳಷ್ಟು ದೊಡ್ಡ ಗ್ರೌಂಡ್ ಕೂಡ ಇದೆ ಮತ್ತು ಇಲ್ಲಿ ಗ್ರೌಂಡ್ ಒಳಗಡೆ--

ಮತ್ತು ಇಲ್ಲಿ ಬಹಳಷ್ಟು ಬ್ಯಾನರ್ ಕೂಡ ಹಚ್ಚಿದ್ದಾರೆ ಮತ್ತು ಇಲ್ಲಿ ಒಂದು ಗಡಿಯಾಳು ಕೂಡ ಇದೆ.